ಇದೊಂದು ತುಂಬಾ ದೊಡ್ಡದಾದ ಕಟ್ಟಡದ ರೀತಿಯಲ್ಲಿ ನೋಡಲು ತುಂಬಾ ಚೆನ್ನಾಗಿದ್ದು ಎತ್ತರವಾದ ಕಟ್ಟಡಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಕೂಡಿದೆ ನೋಡಲು--

ಇದರಲ್ಲಿ ಸುತ್ತಲೂ ಎತ್ತರವಾದ ಕಟ್ಟಡ ಈ ಕಟ್ಟಡ ನೋಡಲು ಚೆನ್ನಾಗಿ ಕಂಡಿದ್ದುಈ ಕಟ್ಟಡ ನೋಡಲು ತುಂಬಾ ಚೆನ್ನಾಗಿ ಕಂಡಿದ್ದು ಕೂಡಿದ್ದು ನೋಡಲು ತುಂಬಾ ನೋಡಲು ತುಂಬಾ ಎತ್ತರವಾಗಿ ಕಾಣಿಸುತ್ತಾ ಇದೆ

ಇದೊಂದು ನೋಡಲು ತುಂಬಾ ಹಳೆಕಾಲದ ಮುಸಿಯಂ .ರೀತಿಯನ್ನು ತುಮನಬ ಹಳೆ ಕಾಲದ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾಯಿದೆ ಇದೊಂದು ಹಳೆಯ ಕಾಲದ ಮುಸಿಯಂ ರೀತಿಯಲ್ಲಿ ಕಾಣಿ--

ಇದೊಂದು ದೊಡ್ಡದಾದ ಎತ್ತರವಾದ ಸರಳವಾದ ಏನೋ ಸಮಯದ ಡೋರಿನ ಬಾಗಿಲ ರೀತಿ ಕಾಣಿಸ್ತಾ ಇದೆ. ಎರಡು ಕಂಬಗಳಿಂದ ಕೂಡಿದೆ ತುಂಬಾ ಎತ್ತರವಾದ ಕಟ್ಟಡ.